ಹಾ ಆಯ್ತು ಸರಿ ಮತ್ತೆ call ಮಾಡುದಾ ಈಗ ಸ್ವಲ್ಪ ಹೊರಗಡೆ ಹೋಗ್ತೇನೆ ನಾನು.

ಹಾ ಲಕ್ಷ್ಮೀ. ಹಾ ರೀ aunty ಏನ್ ಮಾಡಾತ್ತೀರಿ? ಹಾ ಏನ್~ ಎನಿಲ್ವಾ ಹಾ ಹಾ ಮತ್ತ್ನಿಂದು? tiffin ಆತಾ ನಾಸ್ಟಾ ಆತಾ? .

ಹಾ ಸ್ವಲ್ಪ ತರ್ಕಾರಿ ಎಲ್ಲಾ ಅಡ್ಗಿಗೆ ಸ್ವಲ್ಪ ತರ್ಕಾರಿ ತರಾಕ್ ಹೋಗ್ಬೇಕಾಗಿತ್ತ. ಹೌದನ? ಎಲ್ಲಿಅಲಿ ನಿಮ್ ಊರಾಗ ಮ~ ಇದು ಸಂತ್ಯಾಕತಲ್ಲ್ ವಾರಾ ಅಲ್ಹೋಗಿ ತರ್ತಿರೇನು?

ಮತ್ತ್ನಿಮ್ಮ ನಿವ್ ಹೊಲ್ದಾಗೇನ್ ಬೇ~ ಬೆಳೆಂಗಿಲ್ಲನ್ ನೀವ್? ಅಲ್ಲಾ ಈಗ್ ಬೆಳ್ದಿರ್ತೀವಿ ಬೇಸ್ಗೆ ಕಾಲ ಐತೆಲ್ಲಾ.

ನಿಮ್ಗ market ನಾಗ್ಎಲ್ಲಾ ಸಿಗ್ತೆೇತನು ನಿಮ್ಮ ಊರಾಗ? ಹಾ ಎಲ್ಲಾ ತರ್ಕಾರೀ ಸಿಗ್ತೇತಿ ಇವಾಗ್ ಬೇಸ್ಗೆ ಅಲ್ಲಾ ಸ್ವಲ್ಪ ತಂಪ್ ಇರುದನ್ನ ತಗೋಂಬರ್ತೀವಿ ಸ್ವಲ್ಪ ಜಾಸ್ತಿ ಸೌತೀಕಾಯಿ ಆಮ್ಯಾಲೆ ಗಜ್ಜ್ರೀ ಹಾ. ಹ್ಮ್ ಹಾ ಹಾ ಹಾ ಹಾ ಹೇಳ್. Cut ಮಾಡಿ ಎಲ್ಲಾ ಕೊಡ್ತೀವಲ್ಲಾ ಅವು ಹಂಗ ತಿಂತಿರ್ತರಾ.

ತರ್ಕಾರೀ ಹ್ಮ್ ಪಲ್ಲೇ ಪಲ್ಲೇ ಅಂತೂ ಒಂದ್ ತರ್ಕಾರೀ ಬೇಕ್ ಅಲ್ಲಾ ದಿನಾ. ಹಾ ಹಂಗ ಮಾಡ್ತಿವ್ರಿ ನಾವ್ ಒಂದ್ ಕಾಳ್ಪಲ್ಯ ಮಾಡ್ತೀವಿ ಒಂದ್ ಇದ್ ತರ್ಕಾರೀ ಮಾಡ್ತಿವ್. ತರ್ಕಾರೀದ್ ಇದ ಹಾ ಹೆಚ್ಚಾಗ್ ಏನ್ ಜಾಸ್ತಿ ಬಳ್ಸುದ್ ಎನ್? ಸೊಪ್ಪಿನ್ ಪಲ್ಯಾನು? . ಸೊಪ್ಪು ಆಮೇಲ್ ಇವು ಸೌತೆೇಕಾಯೀ ಆಮೇಲ್ ಮೆಣ್ಶಿನ್ಕಾಯೀ. ಹ್ಮ್ ಹ್ಮ್ ಅಲ್ಲಾ ಈ ಕೇಳ್ತೀನಿ ಕಾಯ್ಪಲ್ಲೇ ಚವ್ಳಿಕಾಯಿ ನಾವೆಲ್ಲಾ ಚವ್ಳಿಕಾಯಿ ಬದ್ನಿಕಾಯ್ಗಳು.

ಔ~ ಔರಿಕಾಯಿ ಹಂತಾವೆಲ್ಲಾ ಬಾಳ್ ತರ್ತೇವ್ ನಮ್ ಮಾನ್ಯಾಗ ಜಾಸ್ತಿ ಅಂದ್ರ ನಾವ್ ಇವ ಚವಳಿ ನಮ್ ಮನ್ಯಾಗ್ ಅಂದ್ರ ನಾವ್ ಇವ ಎಲ್ಲರಗೂ ಚವ್ಳಿಕಾಯಿಪಲ್ಲೆ ಬದ್ನಿಕಾಯ್ಪಲ್ಲೇ ಅವ್ ಎಲ್ಲಾ ಬಾಳ್ ಸೇರ್ತವ್. ಹ್ಮ್ ನಾವೂ ತರ್ತೇವೀ beans ಆಮೇಲೆ ಗಜ್ಜ್ರೀ, ಸೌತೇಕಾಯಿ ಆಮೇಲೆ cabbage ಮೆಂತ್ಯೇ ಆಮೇಲ್ ಅದ್ ಕೀರ್ಕಸಾಲಿ ಸಬ್ಬಸ್ಗೀ . ಸೊಪ್ಪಿನ್ಪಲ್ಲೇ ಅಂತೂ ಬಾಳ್ ಬೇಕ್ ನಮ್ಗೂ ಈ ಬ್ಯಾಸಿಗ್ಗೇ . ಆಮೇಲೆ ಸಾಂಬಾರಿಗೆಲ್ಲ ಗೆಲ್ಲಾ ಪಾಲಕ್ಕ್ ಎಲ್ಲಾ ತಗೋಂಬಂದಿರ್ತೀವ್ಯಾ .

ಹ್ಞಾ ಸೊಪ್ಪ್ ಸಾರೂ ಮಾಡ್ತಿವ್ರ್ರೀ ಆಮೇಲೆ ಈ ತರ್ಕಾರಿನೂ ಹಾಕಿ ಮಾಡ್ತಿವ್ರಿ.

ಅದಕ್ಕ್ ಎಲ್ಲಾ ಜಾಸ್ತಿ . ತರ್ಕಾರೀ ಇಂದಾನ ಎಲ್ಲಾ ಇದನೂ ಇರ್ತೇತ್ಯಾ. ಹಾ ತಿಂತೆತ್ರೀ ನಮ್ ಮನ್ಯಾಗ್ ಹೂಡ್ಗಿ ತಿಂತಾಳಕಿ ಎಲ್ಲಾ ಬೇಕ್.

ಹ್ಞೂ ಈವಾಗ ಸಣ್ಣ ಹೂಡ್ಗೂರ್ಗ ತಿನ್ಸಾಕಂದ್ರ ಒಂದ್ circus ಮಾಡುದ ಈಕಿ ನಮ್ಮನ್ಯಾಗ್ ಹಂಗಿಲ್ಲಾ ಎಲ್ಲಾ ತಿಂತಾಳ್. .

ಅಕಿಗೆ ಅನ್ನದ್ ಜೋತಿ separate ಆಗಿ ಬೇಸಿ ಕೋಡ್ಬೇಕ್ ನೋಡ್ ಅವ್ನ . ಹ್ಞೂ ಚಲೋ ಬಿಡ್ವಾ ತಿನ್ನಂಗೆೇಲ್ಲಾಅವು ಮಕ್ಳು ತರ್ಕಾರೀನ ಎಲ್ಲಾ ತಗ್ದ ತಗ್ದಇಡ್ತಾರಾ . ತರ್ಕಾರೀ ಗಿಂತಾ ಆದ್ರ ಇದ್ ಸೊಪ್ಪಿೀನ್ ಪಲ್ಯ ತಿನ್ನುದಿಲ್ಲಾ ಆಮೇಲೇ ಕಾಳ್ ತಿನ್ನುದಿಲ್ಲಾ.

ಹ್ಮ್ ನಾವೂ ಹೆಚ್ಚಾಗ್ ನಾವೂ ಬಾಳ್ ಕಾಯ್ಪಲ್ಲೇನ ಮಾಡೋದ್ ಬಾಳ್ ಕಾಳ್ ಕಿಂತನು ಕಾಯ್ಪಲ್ಲೇದ್ದ ಬಾಳ್ ನಮ್ಮನ್ಯಾಗುನು ಹ್ಞೂ ಅದ ಸ್ವಲ್ಪ digestion ಆಕೆತಲ್ಲ ಹೊಟ್ಟಿೀಗನು ಚಲೋ ಅನ್ನಸ್ತೀತಿ. ಕಾಳ್ ಗೀಳ್ ಮಾಡೋದ್ಕಿಂತ ಇವ ಬಾಳ್ . ಹಾ ನಾವೂ ಏನ್ ಜಾಸ್ತಿ ಕಾಳೆೇನ್ ಅಸ್ಟ್ ಮಾಡೋದಿಲ್ರೀ ಆದ್ರ ಒಂದೊಂದ್ಸಲಾ ಒಂದೊಂದ್ಸಲಾ ಈ ಸೊಪ್ಪು ಆಮೇಲ್ ತರ್ಕಾರೀ ಮಾಡಿರ್ತಿವ್ಯಾ ಒಂದೊಂದ್ಸಲಾ ತರ್ಕಾರೀ ಜೋತಿಗೆ ಒಂದೇನರ ಕಾಳ್ ಮಾಡಿರ್ತಿವಿ.

ಸ್ವಲ್ಪರಾತ್ರಿ ಎಲ್ಲಾ ನೆನೆ ಹಾಕಿ ಒಂದೇರ್ಡ್ ದಿನಾ ನೆನ್ಹಾಕಿ ಅವು ಮೇಳಕಿ ಕಟ್ಟಿರ್ತೀವಿ .

ಹ್ಮ್ ಅದ ಅದ ಆದ್ರೂ ಜಾಸ್ತಿ ತರ್ಕಾರೀನ ತಿನ್ಬೇಕು ಜಾಸ್ತಿ ತಿನ್ಬೇಕ . ಅಯ್ಯೋ ಈಗಂತ್ರುೂ ಬಾಳ ದುಬಾರೀ ಆಗ್ಬಿಟ್ಟೆತ್ರಿ ಎಲ್ಲಾ ಕೇಳುಂಗೆೇಲ್ಲಾ rate . ಹೌದ್ ಹೌದ್ ಹೌದ್ ಎಲ್ಲನೂ ನೂರುಪಾಯ್ kilo ಮ್ಯಾಲೆ ಅದವ್ ಎಲ್ಲಾ ಹೌದ್. ಮತ್ ಬೇಕ ಅಲ್ಲ ದಿನಾ ಅದ ಅಲ್ ತಿನ್ನೋದು ದಿನಾ ಬೇಕಾ ಅಲ್ಲ ತರಬೇಕ ಅವನ್ನ. ಹೌದ್ರಿ ಈಗ ಬಿಸಿಲ್ ಒಂದ್ ಬಾಳಾ ಅವ್ರ್ಗೂ ಕುಂದ್ರಾಕ್ ಆಗ್ತಿರಂಗಿಲ್ಲ ಅಲ್ಲೇ. ಪಾಪದ . ಹೋಬಿಡ್ತಾರಂತಂದು ಜಾಸ್ತಿ ಜಾಸ್ತಿ ಹೇಳ್ತಾರ್ rate . ಹೌದ್ ಅಲ್ಲ ನಮಗೂ ಎಸ್ಟಾದ್ರೂ ಬೇಕ ಅಲ್ ಮತ್ತ್ ತರ್ಕಾರಿ ಮತ್ ದಿನಾ ತಿನ್ನೂದ ಆಹಾರ ಅದ . ಎಷ್ಟ ಜಾಸ್ತಿ ಇದ್ರು ತಗೋಂಬರುದ ಅಲ್ಲ. ಹೌದ್ ಹೌದ್ ತರಬೇಕ ಚಲೋ ಇದು ಚಲೋ ತಾಜಾ ಸಿಗತೇತ್ ಇಲ್ ನಮ್ಮಲಂತೂ ಸಾಯಂಕಾಲ ಹೋದ್ರ ಸೊಪ್ಪು ಆಮೇಲ ಇದು ಎಲ್ಲಾ ತರ್ಕಾರಿ ಬಾರಿ ತಾಜಾ ಇರ್ತೇತಿ. ಹಾ ಇಲ್ಲೂ ಸಿಗತೆತಿ ಅಂದ್ರ ನಮ್ ಊರಗ ಒಂದ್ ವಾರಕ್ಕ ಎರಡ್ಸಲ ಮಾ~ ಆಕೆತ್ ಸಂತೀ.

ಎರಡ್ ಸಲಾ ಅಲ್ದೆನೆ ಮತ್ತ್ daily ಇರ್ತೇತಿ ಹಂಗ ಹಚ್ಕೊಂಡ್ ಅಲ ಅವ್ರ್ ಕಡೆ ಬಾಳ್ costly ಇರ್ತೇತಿ. ಹ್ಮ್ ಹ್ಮ್. ವಾರದ್ ಹ್ಮ್ ವಾರದ್ ಸಂತಿ ದಿನಾ ಸ್ವಲ್ಪ ಸೋವಿಯಾಕತಿ ಸೋವಿ ಅಂದ್ರ ಒಂದ್ ರಿಸ್~ reasonable ಇರ್ತೆತಾ rate .

ಹಿಂಗಾಗಿ ಅವತ್ತ ತೊಗೊಂಬಂದ್ ತಂದ್ ಇಟ್ಗೊ fridge ನ್ಯಾಗ್ ಇಟ್ಗೋಂಬಿಡ್ತೀವ್ ಒಂದ್ ವಾರದ್ ತಂದ್.

ಹ್ಮ್ ಹ್ಮ್ ಚಲೋ ಬಿಡ್ವ. ಸರಿ ತಗೋರಿ ನಾನೂ ಹೋಗ್ಬೆಕ್ ತರ್ಕಾರಿ ತಗೋಳಾಕ್ ಈಗೆ ಅದ್ಕ ಹಂಗ ಏನ್ ಮಾಡಾಹತ್ತಾರಂತಂದ್ ಹಚ್ಚಿದ್ದೆ.

ನಾವು. ಚಿಕ್ಕವರು ಇರ್ವಾಗ ಒಂದು . ಚಿಕ್ಕ ಪ್ರವಾಸವನ್ನು ಮಾಡಿದ್ದು. ನಮ್ಮ ತಂದೆ, ತಾಯಿ, ಅಣ್ಣ, ತಮ್ಮ, ತಂಗಿ ಎಲ್ಲಾರ್ ಸಹ. ಅಹ್ ಒಂದು ವರ್ಷಕ್ಕೆ ಒಂದು ಸರಿ ನಾವು. Tour ಮಾಡ್ತಾ ಇತ್ತು ಪ್ರವಾಸ. ಅದೇನಂದ್ರೆ ಧರ್ಮಸ್ಥಳ, ಸುಬ್ರಮಣ್ಯ ಹೀಗೆ ದೇವರ ಸ್ಥಳಗಳು ಮತ್ತೆ ಊಟಿ, ಶ್ರಿಂಗೇರಿ, ಕೊಡಕನಲ್. So ಕೆಲವು ಪ್ರವಾಸಗಳನ್ನು ಚಿಕ್ಕವರು ಇರುವಾಗ ನೋಡಿದ ಅನುಭವ ತುಂಬ ಚೆನ್ನಾಗಿರ್ತಿತ್ತು. ಮತ್ತೆ ಅವರ ಜೊತೆಗೆ ಹೋಗಿ ತೀರ್ಥ ಸ್ಥಳಕ್ಕೆ ಕೆಲವೆಲ್ಲ ಹೋಗಿ ಕೆಲವು ನೋಡ್ದೆ ಇರುವಂತ ಜಾಗ ಒಳ್ಳೆ ಒಳ್ಳೆ ನದಿ, ಹೊಳೆ, ಸಮುದ್ರ ಅದೆಲ್ಲ ನೋಡ್ಕೊಂಡು ಒಂದು ಒಳ್ಳೆ ಇದರಲ್ಲಿ ಬರ್ತಿತ್ತು ಆಗದ ಒಂದು ಖುಷಿಯೇ ಒಂದು ಅನುಭವ ಬೇರೆ. ಆಗ ಹೀಗೆ ಇರುವಂತ ಒಂದು ಅನುಭವವೇ ಬೇರೆ. So ಆದ್ರು ನಾವು ಒಂದು ಹಳೆಯ ಒಂದು ಸಂದರ್ಭವನ್ನು. ಮರಿಲಿಕ್ಕೆ ಸಾಧ್ಯವೇ ಇಲ್ಲ. ಇಷ್ಟರತನಕ ನಾವು ಒಂದು ಓಡಾಡಿರುವಂತ ಜಾಗವೇ ಆಗ್ಲಿ, ನೋಡಿರುವಂತ ಸ್ಥಳವೆ ಆಗ್ಲಿ ಕೆಲವು ತಿಳ್ಕೊಳುವಂತ. ವಿಷಯವೇ ಆಗ್ಲಿ ಎಲ್ಲ ಸಂಬಂಧ ಪಟ್ಟಂಗೆ ತುಂಬಾ ವಿಷಯಗಳು ನಮ್ಗೆ ತಿಳ್ಕೋಳ್ಳಿಕೆ ಸಿಕ್ತ ಇತ್ತು. ಮತ್ತೆ ಹಾಗಾಗಿ ನಮ್ಮ ತಂದೆ ತಾಯಿ ಎಲ್ಲಾರ್ ಸಹ ಒಂದು ವಿಷಯಗಳನ್ನು ಏನಾದ್ರೂ ನೋಡಿದ್ರು ಇಂತದ್ದು ಹೀಗೆ ಅಂತ ಒಂದು ತಿಳಿಸಿ ಹೇಳ್ತಾಯಿದ್ರು ಆಗಿನ ಒಂದು ಇದರಲ್ಲಿ. ಹಾಗಾಗಿ ಈಗ ಸಹ ನಮ್ಮ ಮಕ್ಕಳಿಗೆ ಒಂದು ಹೇಳುವಂತ ಒಂದು ಅವಕಾಶನು ಇರ್ತಿತ್ತು. ಹಾಗಾಗಿ ನಮ್ಮ ಮಕ್ಕಳಿಗು ಹಾಗೆ ಹೇಳ್ಲಿಕ್ಕೆ ಒಳ್ಳೆದಾಗ್ತಿತ್ತು. ಮತ್ತೆ ಅಲ್ಲೆಲ್ಲ ತಿರ್ಗಿರುವ ಜಾಗ ನಾವೆಲ್ಲಾ ಆಟ ಆಡುವಂತ ಒಂದು ಸಂದರ್ಭ. ಅಜ್ಜ, ಅಜ್ಜಿ, ಮನೆ, ತೋಟ, ಕಾಡುಗಳು ಎಲ್ಲಾ ನೋಡುವಾಗ ಏನೋ ಒಂಥರಾ ಪ್ರಾಣಿಗಳು ಆಗಿನ ಒಂದು ಅನುಭವ ಒಂದು ತುಂಬಾ ನೆನ್ಪು. ತರ್ತಾಯಿರುತ್ತೆ ನಮ್ಮ ಒಂದು ಇದರಲ್ಲಿ. ಮತ್ತೆ ರಜೆಯ ಸಮಯ ಬಿಟ್ತಂದ್ರೆ ಶಾಲೆಯಿಂದ ಯಾವಾಗಪ್ಪ ನಾವು ಅಜ್ಜನ ಮನೆಗೆ ಹೋಗುದು ಅಜ್ಜಿ ಮನೆಗೆ ಹೋಗುದಂತ ಕಾಯುತ ಕುತ್ಕೊಂಡಿರ್ತಿತ್ತು. ಏನೋ ಒಂಥರ ಗಮ್ಮತ್ತು ಮರಕ್ಕೆ ಕಲ್ಲು ಹೊಡೆಯುವುದು ಆ ಹಣ್ ತಿನ್ನುವುದು ಈ ಹಣ್ ತಿನ್ನುವುದು ಕೆಲವು ತಂಟೆ ಪೋಕರಿ ಮಾಡುವಂತ ಸಂದರ್ಭಗಳು ಕೆಲವೆಲ್ಲ ನೆನಪಿಗೆ ಬರ್ತದೆ . ಮತ್ತೆ ಸೈಕಲ್ shop ಗೆ ಹೋಗಿ ಸೈಕಲ್ ನ ತಕೊಂಡು ಒಂದು ಬಾಡಿಗೆಗೆ ಅಂತ ಹೇಳಿ . ಐದು ನಿಮಿಷ, ಹತ್ತು ನಿಮಿಷ ಅರ್ಧ ಗಂಟೆ ಹಾಗೆಲ್ಲ ದುಡ್ಡು ಕೊಟ್ಟು ಓಡಿಸುವಂತದ್ದು ಒಂದು ಕಲಿಯುವಂತ ಒಂದು ಹೊಮ್ಮಸ್ಸಲ್ವ. ಹಾಗಾಗಿ ಅದು ಒಂದ್ ಹೊಸ ಅನುಭವ ಇತ್ತು. ಗಿಲ್ಲಿ ದಂಡ ಕೆಲೆವೆಲ್ಲ ಆಟಗಳೆಲ್ಲ ಅಕ್ಕ ಪಕ್ಕದ ಮನೆಯವರೊಟ್ಟಿಗೆ ಸೇರಿಕೊಂಡು ನಾವು ಚಿಕ್ಕ ಚಿಕ್ಕ. ಮಕ್ಕಳು ಒಳ್ಳೆಯ ಸಮಯನ್ನು ಕಳ್ದದ್ದು ಉಂಟು. So ಈಗ ಅದನ್ನೆಲ್ಲ ನೆನ್ಪ ಮಾಡ್ಕೊಳ್ವಾಗ ಏನೋ ಒಂಥರಾ. ಹಳೇ ನೆನಪುಗಳೆಲ್ಲ ಮರುಕಳಿಸಿ ಬರ್ತಾಯಿದೆ ಅಂತ ಅನ್ಸ್ತಾಯಿದೆ. ಏನೋ ಒಂಥರ ಹೇಳ್ಕೊಳ್ಬೇಕು ಅನ್ನೋ ಹೊಮ್ಮಸ್ಸು. ಹೇಳ್ಕೊಳ್ವುದ್ರಿಂದ ನಮಗೊಂದು ಹಳೇ ಅನುಭವ ಎಲ್ಲ ನಮ್ಗೆ ನೆನಪಿಗ್ ಬರ್ತಾ ಹೊಗ್ತದೆ so . ಅದನ್ನ ನಾವು ನಮ್ಮ ಮಕ್ಕಳಿಗೆ ತಿಳಿಸಿ ಹೇಳ್ತಾಯಿರ್ಬಹುದಲ್ವ. So ಅವ್ರುಗೂ ಒಂದು ಹಳೆಯ. ಅನುಭವಗಳ ಬಗ್ಗೆ ಒಂದು ಸ್ವಲ್ಪ ತಿಳುವಳಿಕೆ ಬಂದಂಗಾಗ್ತದೆ ತಿಳ್ಕೊಂಡ್ಹಂಗು ಆಗುತ್ತಲ್ವ. ಮತ್ತೆ ಹಣ್ಣುಗಳು ಕೆಲೆವೆಲ್ಲ ನಾವು ಹಂಚ್ಕೊಂಡು ತಿನ್ನುವಂತದ್ದು ಯಾವುದೇ ಆಗ್ಲಿ ಮನೆಯಲ್ಲಿ ಅದು ಇದು ಅಂತ್ ಹೇಳಿ ನಾವೆಲ್ಲಾ ಸೇರ್ಕಂಡು ಅಣ್ಣ, ತಂಗಿ ತಮ್ಮ ಎಲ್ಲ ಸೇರ್ಕೊಂಡು ಅಪ್ಪ ಕೆಲವು ಕಡೆ ಕರ್ಕೊಂಡು ಹೋಗಿ ಏನ್ ತಿಂತದೆ ಅಂತ ಎಲ್ಲ ತಿಳಿಸಿ ಹೇಳ್ತಾಯಿದ್ರು. ಮತ್ತೆ ಕೆಲವು ಕಡೆ ಅವರೆಲ್ಲರೂ Market ಗೆ ಕರ್ಕೊಂಡು ಹೋಗ್ಲಿ ಯಾವುದಕ್ಕೆ ಆಗ್ಲಿ ಕೆಲೆವೆಲ್ಲ ಹೀಗ್ ಹೀಗೆ ಇಷ್ತಿಷ್ಟು ಅಂತ್ ಹೇಳಿ ಒಂದು ಚರ್ಚೆಯನ್ನು ಮಾಡಿ ತಗೊಳುವವಂತದ್ದು ಅದೊಂತರ ಗಮ್ಮತ್ತೆ ಬೇರೆ ಇರ್ತಿತ್ತು.

ಮತ್ತೆ ಶಾಲೆಯ ಸಂದರ್ಭದಲ್ಲಿ ಹೋಗುವಾಗ ಏನಾರೂ homework ಮಾಡದೆ ಇದ್ರೆ teacher ಹತ್ರ ಒಂದು ಕೆಲೆವೆಲ್ಲ ಸನ್ನಿವೇಶಗಳು ಬೈಗಳು okay ಅದೆಲ್ಲ ಹಂಚಿಕೊಳ್ತಾಯಿತ್ತು ಅಷ್ಟೇ. ನಮ್ಮ friend ಹತ್ರೆಲ್ಲ ಪ್ರವಾಸ ಮಾಡುವಾಗ ಆ time ಅಲ್ಲೆಲ್ಲ ಇಂತ್ತದ್ದೆಲ್ಲ ಹೇಳ್ಕೊಲ್ಲಿಕ್ಕೆ ಒಂಥರ ಗಮ್ಮರ್ತ್ತಿತಿತ್ತು.

ಹಾ ಚನ್ನಗಿದ್ದೇನೆ, ನೀವು ಹೇಗಿದ್ದೀರ?

ಮತ್ತೆ ಮಾತಡದೆ ತುಂಬಾ ದಿವಸ ಆಯ್ತಲ್ಲ ಹಾಗೆ call ಮಾಡಿದ್ದು. ಹೌದಾ, ಮತ್ತೆ ಮನೇಲಿ ಎಲ್ಲ ಹೇಗಿದ್ದಾರೆ?

ಎಲ್ಲ ಎಲ್ಲ ಚನ್ನಾಗಿದ್ದಾರೆ ಮತ್ತೆ ವಿಶೇಷ ಎಲ್ಲ?

ಆಯ್ತ್ ಆಯ್ತ್, ಎಲ್ಲರನ್ನ ಕೇಳಿದೆ ಅಂತ ಹೇಳ್ತೇ. ಹಾ ಹಾಗೆ ಆಯ್ತಯ್ತು, ಮತ್ತೆ ಏನ್ ಮಾಡ್ತಾ ಇದ್ರಿ. ಹ್ಮ್, ಎಂತ ಇಲ್ಲ ಈಗ ಸುಮ್ನೆ work ಮಾಡ್ತಾ ಇದ್ದೇನೆ ಕುತ್ಕೊಂಡು.

ಈಗ ಅದೇ ರಜೆ ಅಲ್ಲ, ಮನೇಲೆ.

ಹಾ ಹಾಗೆ.

ನನ್ನದು ಎಂತ ಇಲ್ಲ, ಎಲ್ಲ ನಿಮ್ಮದೇ ವಿಶೇಷ, ಗಮ್ಮತಾ?

ಹ ಗಮ್ಮತ್, ರಜೆ ಅಲ್ಲ ಈಗ ಮನೇಲೆ ಅಲ್ಲ ಹಾಗೆ.

ಹೌದಾ, movie ಎಲ್ಲ ನೋಡುದಿಲ್ಲವಾ? ಅದೇ bore ಆಗ್ವಾಗ movie ಯೆ.

ಹ ಅದೇ ನೋಡುದು ಈಗ, ಈಗ ಒಂದು ಎಲ್ಲಿಸಾ ಆಟ ಆಡ್ಲಿಕ್ಕೆ ಆಗಲ್ಲ ಸ್ವಲ್ಪ ಕಾಲಿಗೆ ತಾಗಿದೆ ಹಾಗೆ.

ಹಾ Kabaddi ಎಲ್ಲ ಆಟಡ್ತೆ, ಈಗ ಇಲ್ಲಿಯ ಸಂಜೆ Cricket ಆಡ್ತೇವೆ ನಾವ್ ಹಾಗೆ.

Photoshoot ಹೋಗುವ ಅಂತ ಹೇಳಿದ್ ಹಾಗೆ.

ಹ್ಮ್ ಅಲ್ಲ, camera . ತರ್ತೀರಾ ಉಂಟಾ?

ಅದೇ ನೀವ್ free ಇದ್ರ ಅಂತ ಕೇಳಿದ್ ಹಾಗೆ, ಹೋಗುವ ಅಂತ. ಹಾ, ಹಾಗೆ ಹಾಗೆ ಹೋಗುವ ಅದೇ ಎಲ್ಲಿ ಹೋಗುದು? Meet ಆಗಿ ತುಂಬಾ ದಿವಸ ಆಯ್ತಲ್ಲ, ಒಟ್ಟಿಗೆ ಆಗ್ತದೆ ಅಲ್ಲ ಹಾಗೆ. ಮತ್ತೆ ಗಮ್ಮತ್ ಆಗ್ತದೆ photoshoot ಮಾಡಿದ್ರೆ ನಾಲ್ಕು Insta ಕ್ಕೆ ಆಗ್ತದೆ post ಮಾಡ್ಲಿಕ್ಕೆ ಅಲ್ಲ?

ಅದು Palla ಇದೆ ಅಲ್ಲ, Palla TAPMI ಇದೆ. ಆ Manipal ಗೆ ಆ ಆ side ಗೆ ಹೋಗುವ.

ನಿಮ್ಮ ಒಟ್ಟಿಗೆ ಇರುವುದು ಯಾವ್ದು double lens ಇಲ್ಲ single lens ಆ ಯಾವ್ದ್ camera ? ನಂದು professional ಎ ಅದೆ.